ಇದು ಒಂದು ಮಾಲ್ ಅಂತ ಅನಿಸ್ತದೆ ಇಲ್ಲಿ--

ಬೇರೆ ಬೇರೆ ಟೈಪಿದ್ದು ಹ್ಹ ಬೇರೆ ಬೇರೆ ಆಕಾರದ್ದು ಮಣ್ಣಿನ ಪಾತ್ರೆಗಳಿಂದ ಮಾಡಿದ್ದಾರೆ.

ಇದು ಕಣಚೂರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಅಂತ ಒಂದು ಬಿಲ್ಡಿಂಗ್ ಇದೆ.

ಇದು ಒಂದು ಫಾಗ್ ತರಹ ಕಾಣ್ತಾ ಉಂಟು.

ಮತ್ತು ಅದರ ಸುತ್ತಲೂ ಜನರು ನಿಂತಿರುವುದನ್ನು ನೋಡಬಹುದು.

ಇನ್ನೊಬ ಇನ್ನೊಂದು ಬಾಕ್ಸ್ ಅಲ್ಲಿ ಏನೋ ತೋರಿಸ್ತಾ ಇದ್ದಾನೆ.

ಮತ್ತು ಚಿಕ್ಕ ಚಿಕ್ಕ ಬೊರ್ಡುಗಳ್ಳನ್ನು ನೋಡಬಹುದು.

ಸ್ವಲ್ಪ ದೂರ ನೋಡಿದರೆ ಅಲ್ಲಿ ಒಂದು ಮನೆ ಕಾಣ್ತಾ ಇದೆ

ಇಲ್ಲಿ ಒಬ್ರು ಸಲೂನ್ ಗೆ ಬಂದಿದ್ದಾರೆ .

ಇಲ್ಲಿ ಅಹ್ ಅಹ್ ಮೀನುಗಳನ್ನು ಮಾರ್ತ ಇದ್ದಾರೆ ಮತ್ತು --

ಇಲ್ಲಿ ಒಂದು ಟಿ.ವಿ ಹಾಕಿ ಕಾಣ್ಸ್ತಇದೆ.

ಎರಡು ಮೂರು ರೋಡ್ಗಳು ಒಂದೇ ಜಾಗದಲ್ಲಿ ಜಾಯಿನ್ ಆಗುವುದನ್ನು ನಾವು ನೋಡಬಹುದು.